ಬುಕ್ ಸ್ಟೋರ್ ಬುಕ್ ಸ್ಟೋರ್ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ವ್ಯಕ್ತಿಯನ್ನು ಕಾಣಬಹುದು. ಅವನ ಅಂಗಡಿಯಲ್ಲಿ ಮಾಲೀಕ ಅಂಗಡಿಯಲ್ಲಿ ಯಾವುದಾದರೂ ಬುಕ್ ಗಳನ್ನು ಪಡೆಯಬಹುದು. ಪೆನ್ನು ಪೆನ್ಸಿಲ್ --

ಹೇರ್ ಕಟ್ ಹೇರ್ ಕಟ್ ಅದರಲ್ಲಿ ಸ್ಪೈಕ್ ನಾನಾ ತರದಕಟ್ ಹಾಗು --

ಸುತ್ತಲೂ ತೆಗೆದುಕೊಂಡು ಮದ್ಯದಲ್ಲಿ ಮಾತ್ರ ಬಿಡುತ್ತಾರೆ ಆ ಈಗ ಫ್ಯಾಷನ್ ಆಗಿ ಇಗೆನೆ ಟ್ರೆಂಡ್ ಆಗಿದೆ.